ಉದ್ಯಾನ ವನದಲ್ಲಿ ಅಶೋಕ ಸ್ತನೆಂಬ ಚಿನ್ನೇ ಇರುವ ಕಾರಂಜಿಯನ್ನು ಕೂರಿಸಲಾಗಿದೆ ಗಿಡಮರಗಳು ತುಂಬಾ ನೋಡಲು ಚೆನ್ನಾಗಿ ಕಾನಿಸ್ತಾಇವೆ ಒಂಧು ಸುಂದರವಾದ ಉದ್ಯಾನವನ.

ಇದೊಂದು ಊರ ಪಕ್ಕದಲ್ಲಿ ಇರುವಂತಹ ಕೆರೆ. ಕೆರೆಯ ದಂಡೆಯ ಮೇಲೆ ಒಂದು ಊರು ಕಾಣಸ್ತಾಯಿದೆ. ಲೈಟ್ ಗೊಳ್ ಹತ್ತಿವೆ.

ಮುಗಿಲು ಅಗಡಿ ನೇರಳೆ ಬಣ್ಣದಿಂದ ಕಾಣಿಸುತ್ತದೆ ಗಿಡ ಗಂಟಿಗಳು --

ಇದು ತಹಶೀಲ್ದಾರರ ಆಫಿಸಿನ್ ರೆವೆನ್ಯೂ ಸೆಕ್ಷನ್ ಕಂದಾಯ ಇಲಾಖೆ ಕಂದಾಯ ಶಾಖೆ ಓಪನ್ ಬಾಗಿಲು ತೆರೆದಿದೆ.

ಇದು ನಮ್ಮ ಬೆಳಗಾಂ ನ ಜಿಲ್ಲಾಅಧಿಕಾರವರ ಕಚೇರಿ ಹೊರಗಡೆ ಯಿಂದ ನೋಡಲು ಸುಂದರವಾಗಿ ಕಾಣಿಸ್ತಾಯಿದೆ ಜಿಲಾ ದಂಡಾಧಿಕಾರಿಗಳು ಹಾಗು ಇಲ್ಲಿನ ಅಧಿಕಾರಿಗಳು ಬೆಳಗಾವಿಅಂತ ಬೋರ್ಡ್ ಹಾಕಲಾಗಿದೆ.

ಇದೊಂದು ವಿಮಾನ ನಿಲ್ದಾಣ ಈ ನಿಲ್ದಾಣದಲ್ಲಿ ಸಾಕಷ್ಟು ವಿಮಾನಗಳು ನಿಂತಿವೆ . ಅದರಲ್ಲಿ ಫ್ಲೈಟ್ ಜೆಟ್ ಕೂಡ ಇದೆ ಅದರಲ್ಲಿ ಕ್ಲೀನಿಂಗ್ ನಡೀತಾ ಇದೆ ಕ್ಲೀನ್ ಮಾಡ್ತಾ ಇದ್ದಾರೆ ಜನರ ಆಗಮನಕ್ಕಾಗಿ ಕಾಯ್ತಾ ಇದೆ .

ಇಲ್ಲಿ ಒಂದು ಮಂದರ್ ಕಾಣಿಸ್ತಾಯಿದೆ ಮಂದರ್ ಅಂದರೆ ಒಂದು ಗುಡಿ ಗುಡಿಯ ಪಕ್ಕದಲ್ಲಿ ತೆಂಗಿನ ಗಿಡಗಳಿವೆ ಅನೇಕ ಮನೆಗಳಿವೆ.

ಎರಡು ರಥಗಳು ಕಾಣಿಸುತ್ತಯಿದೆ ಎರಡು ರಥಗಳ ಮದ್ಯೆ ಜನರು ಕಿಕ್ಕಿರಿದು ತುಂಬಿದ್ದಾರೆ ರಥಗಳ ಮೇಲೆ ಪೂಜಾರಿಗಳು ಕುಂತಿದ್ದಾರೆ ಹಾಗು ಜನಗಳು. ಹೆಣ್ಣು ಮಕ್ಕಳಿದ್ದಾರೆ ಮಕ್ಕಳು ಸಹಿತ ಇದ್ದಾರೆ .

ಇದು ಕೂಡ ಒಂದು ಗ್ರಂಥಾಲಯ ಈ ಗ್ರಂಥಾಲಯದಲ್ಲಿ ಪುಸ್ತಕಗಳ್ನ್ನು ಸರಿಯಾಗಿ ಸಾಲಾಗಿ ಜೋಡಿಸಿಡಲಾಗಿದೆ ರ್ಯಾಕಗಳು ಕಾಣಿಸ್ತಾವೇ ಅಲ್ಲಿ ದಿನಪತ್ರಿಕೆ ಕಾಣುತೇವೆಯಲ್ಲಿ.

ಎಲ್ಲ ಕಟ್ಟಿಗಾಯಿಂದ ಮಾಡಿ ಗಾಜಿನ ಸಲಕರಣೆ ಗಳನ್ನೂ ಜೋಡಿಸಲಾ ಗಿದೆ ನೋಡಲು ತುಂಬಾ ಚೆನ್ನಾಗಿ ಕಾನಿಸ್ತಾಇದೆ. ಫ್ಯಾನು ತೀರಗತಾಇದೆ .

ಇದು ಕೂಡ ಗ್ರಂಥಾಲಯದ ಕಛೇರಿ ತರ ಇದೆ ಗ್ರಂಥಾಲಯ ಇಲ್ಲಿ ಒಂದು ಹತ್ತು ಕುರ್ಚಿಗಳನ್ನು ಹಾಕಲಾಗಿದೆ.

ತುಂಬಾ ಅಂದ್ರೆ ತುಂಬಾನೇ ಸುಂದರ ವಾಗಿ ಕಾಣಿಸ್ತಾಯಿದೆ ಹುಲ್ಲುಗಾವುಳುತರ ಹುಲ್ಲ್ ಹಾಸಿಗೆಯನ್ನು ಇಟ್ ಐಸ್ ವಂಡರ್ ಫುಲ್ .

ಇದು ಮಹಾ ನಗರ ಪಾಲಿಕೆಯ ಕಟಡ್ ಮುಂಭಾಗ ಮುಂಭಾಗದಲ್ಲಿ ಧ್ವಜ ಹಾರಾಡ್ತಾ ಇದೆ ಅದರ ಪಕ್ಕದಲಿ ಗಾರ್ಡ್ನಲ್ಲಿ ಒಬ ವ್ಯಕ್ತಿ ಕುಳ್ತಿದಾನೆ.

ಇದು ಕರಾವಳಿ ತೀರದಲ್ಲಿ ಸಮುದ್ರದ ದಂಡೆಯ ಮೇಲೆ ಹಾಕಿರುವಂತ ಒಂದು ದ್ವೀಪ ಆ ದ್ವೀಪ ಎಲ್ಲ ಹಡುಗುಗಳಿಗೆ ನಿಲ್ದಾಣದಂತೆ ಸಹಾಯ ಮಾಡುತ್ತದೆ ನೋಡಲು ಸುಂದರವಾಗಿದ ಕಾನಿಸ್ತಾಇದೆ.

ಇದು ಒಂದು ಲೈಬ್ರರಿ ಈ ಲೈಬ್ರರಿಯಲ್ಲಿ ವಿದ್ಯಾರ್ಥಿಯೊಬ್ಬ ಅಭ್ಯಾಸ ಮಾಡ್ತಾ ಕೂತಿದ್ದಾನೆ ತುಂಬಾ ಕುರ್ಚಿಗಳಿಗೆ--

ಮೇಲೆ ಬುಕ್ಕುಗಳನ್ನು ರಿಜಿಸ್ಟರ್ ಗಳನು ಜೋಡಿಸಿಡಲಾಗಿದೆ ಒಂದು ಕ್ಯಾಮರಾ ತರ ಕಾನಿಸ್ತಾಇದೆ ಇದೊಂದು ಒಳ್ಳೆಯ ನೋಟ.

ಅದರ ಎದರಿಗೆ ಟೇಬಲ್ ಮೇಲೆ ಒಬ್ಬ ವ್ಯಕ್ತಿಯು ಪುಸ್ತಕವನ್ನು ಬರೀತಾ ಕುಳಿತಿದ್ದಾನೆ.

ಅವಶೇಷಗಳು ನೋಡಲು ಸುಂದರವಾಗಿ ಕಾಣುಸ್ತಿದೆ ನೋಡಲು ಚೆನ್ನಾಗಿದೆ ಎಲ್ಲಾ ಕಲ್ಲಿನಿಂದ ಕೆತ್ತಲ್ಪಟ್ಟಿದೆ.

ಇದು ರಾಜ್ಯ ವಂಶಾರ್ ಕೋಟೆಯ ಒಳನೋಟ

ಗಡದ ಫೋಟೋ ಅನ್ನು ತೆಗೆಯಲಾಗಿದೆ. ಇಲ್ಲಿಂದ ನೋಡಲು ಬಹಳ ಸುಂದರವಾಗಿ ಕಾಣಸ್ತಾ ಇದೆ. ಇದೊಂದು ಶಿವಾಜಿ ಮಹಾರಾಜರು ಆಳಿದಂತಾ ಕೋಟೆ.

ಇದು ಕೂಡ ಗ್ರಂಥಾಲಯದ ಒಂದು ನೋಟ ಈ ಗ್ರಂಥಾಲಯದಲ್ಲಿ ರ್ಯಾಕ್ನಲ್ಲಿ ವಿವಿಧ ಪುಸ್ತಕಗಳ್ನು ಸರಿಯಾಗಿ ಜೋಡ್ಸಿ ಇಡಲಾಗಿದೆ.

ಇದು ಕೂಡ ಗ್ರಂಥಾಲಯದ ಇನ್ನೊಂದು ನೋಟ ಈ ಗ್ರಂಥಾಲಯದಲ್ಲಿ ಒಬ್ಬ ವ್ಯಕ್ತಿಯು ಟೇಬಲ್ ಮೇಲೆ ಓದುತ್ತಾ ಕೂತಿದ್ದಾನೆ.

ಇದು ಕೂಡ ಒಂದು ಗ್ರಂಥಾಲಯ ಗ್ರಂಥಾಲಯದಲ್ಲಿ ಎಲ್ಲ ಪುಸ್ತಕಗಳನ್ನು ಸರಿಯಾಗಿ ಕಪಾಟಿನಲ್ಲಿ ಇಡಲಾಗಿದೆ ಕಪಾಟನ್ನು ಗಾಜಿನಿಂದ ಮಾಡಲಾಗಿದೆ.